ಏಕೆಂದರೆ ಒಂದು ಮನೆಗೆ ಇರಬೇಕಾದ ಲಕ್ಷಣಗಳು ಎಲ್ಲಾತರದ ಲಕ್ಷಣಗಳು. ಈ ಇಮೇಜ್ ನಲ್ಲಿ ಇರೋವಂಥಹ ಒಂದು ಮನೆಗೆ ಇದೆ ಇದನ್ನು ಸಹಿತ ಕವಿಯು ವರ್ಣಿಸುತಾನೇ ಅದೇ ರೀತಿಯಾಗಿ --

ಆಫೀಸ್ ಇದೆ ಇಲ್ಲಿ ಪ್ರತಿಯೊಬ್ಬರು ಸಹಿತ ಈ { ಸಂಬಂಧ ಪಟ್ಟಂತ ಕರೆಗಳಿಗೆ ಹಾಗು ದೂರುಗಳಿಗೆ ಇಲ್ಲಿ ಸಂಭವಿಸಿದಂತ ಇಲ್ಲಿ ಯೋಚಿಸಲಾಗಿದೆ. }